ಇಲ್ಲಿ ನೋಡ್ತಿದ್ದೀರಾ ಕಾರ್ ಇದೆ ಓಡಾಡ್ಲಿಕ್ಕೆ ಜಾಗ ಇದೆ

ಸೊ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಕಟ್ಟಡ ಹಾಗೇನೇ ಮರಗಳು ಇವೆ ಸುಮಾರು ಜಾಗ ಇದೆ .

ಸೊ ಇಲ್ಲಿ ನೋಡ್ತಿದ್ದೀರಾ ಒಂದು ಕಟ್ಟಡ ಕಲ್ಲಿನಿಂದ ಮಾಡಿದ್ದಾರೆ.